ಲಿಬ್ರೆ ಆಫೀಸ್ ಬೇಸ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿಬ್ರೆ ಆಫೀಸ್ ಬೇಸ್ ನ ಸರಳ ಫಾರ್ಮ್ ಗಳ ಬಗ್ಗೆ ತಿಳಿಯೋಣ
ನಾವಿಲ್ಲಿ ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ
ಫಾರ್ಮ್ ಎಂದರೇನು
2ವಿಜಾರ್ಡ್ ಅನ್ನು ಬಳಸಿ ಫಾರ್ಮ್ ಕ್ರಿಯೇಟ್ ಮಾಡುವುದು ಹೇಗೆ
ಲಿಬ್ರೆ ಆಫೀಸ್ ಬೇಸ್ ಅನ್ನು ಬಳಸಿ ನಾವು ಇವರೆಗೂ ಡಾಟಾ ಬೇಸ್ ಕ್ರಿಯೇಟ್ ಮಾಡುವುದು ಡಾಟಾ ಸ್ಟೋರ್ ಮಾಡುವ ಟೇಬಲ್ ಕ್ರಿಯೇಟ್ ಮಾಡುವ ಬಗ್ಗೆ ತಿಳಿದೆವು
ಆದರೆ ಡಾಟಾ ಬೇಸ್ ಟೇಬಲ್ಸ್ ನಲ್ಲಿ ಡಾಟಾ ವನ್ನು ಎಂಟರ್ ಮಾಡುವ ಬಗೆ ಹೇಗೆ
ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಹಾಗೆ ಡಾಟಾ ವನ್ನು ಟೇಬಲ್ ನ ಸೆಲ್ ನಲ್ಲಿ ನೇರವಾಗಿ ಟೈಪ್ ಮಾಡುವುದು ಒಂದು ವಿಧಾನ
ಕನಿಷ್ಠ ಎರರ್ಸ್ ಹಾಗು ಅತಿ ಸುಲಭವಾಗಿ ಡಾಟಾ ಎಂಟರ್ ಮಾಡಲು ಇನ್ನೊಂದು ವಿಧಾನ ವಿದೆ
ಮತ್ತು ಅದು ಫಾರ್ಮ್ ಗಳನ್ನು ಬಳಸಿ
ಡಾಟಾ ಎಂಟ್ರಿ ಅಥವಾ ಡಾಟಾ ವನ್ನು ಎಡಿಟ್ ಮಾಡಲು ಒಂದು ಫಾರ್ಮ್ ಫ್ರಂಟ್ ಎಂಡ್ ಇಲ್ಲವೇ ಯುಸರ್ ಇಂಟರ್ ಫೇಸ್ ನ ಹಾಗೆ ಬಳಕೆಯಾಗುತ್ತದೆ
ಉದಾಹರಣೆಗೆ ಒಂದು ಸರಳ ಫಾರ್ಮ್ ನಲ್ಲಿ ಟೇಬಲ್ ನಲ್ಲಿರುವ ಫೀಲ್ಡ್ ಇರಬಹುದು
ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಕ್ರಿಯೇಟ್ ಮಾಡಿದ್ದ ಲೈಬ್ರರಿ ಡಾಟಾ ಬೇಸ್ ಅನ್ನೇ ಇಲ್ಲಿ ಉಪಯೋಗಿಸೋಣ ಒಂದು ಸರಳ ಫಾರ್ಮ್ ಬುಕ್ ಟೇಬಲ್ ನಲ್ಲಿನ ಫೀಲ್ಡ್ ಗಳನ್ನು ಒಳಗೊಂಡಿರಬಹುದು
ಹಾಗು ಈ ಫಾರ್ಮ್ ಬುಕ್ಸ್ ಟೇಬಲ್ ನಲ್ಲಿ ಡಾಟಾ ಎಂಟರ್ ಮಾಡಲು ಬಳಸ ಬಹುದು
ಈಗ ನಾವು ಫಾರ್ಮ್ ಹೇಗೆ ಕ್ರಿಯೇಟ್ ಮಾಡುವುದು ಎಂದು ಕಲಿಯೋಣ
ಮೊದಲಿಗೆ ಲಿಬ್ರೆ ಆಫೀಸ್ ಬೇಸ್ ಪ್ರೊಗ್ರಾಮ್ ನನ್ನು ಕರೆಯೋಣ ಒಂದು ವೇಳೆ ಬೇಸ್ ಪ್ರೊಗ್ರಾಮ್ ಓಪನ್ ಇಲ್ಲದ ಪಕ್ಷದಲ್ಲಿ ಕೆಲ ಎಡ ಭಾಗದಲ್ಲಿರುವ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಮತ್ತು ಆಲ್ ಪ್ರೊಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ಲಿಬ್ರೆ ಆಫೀಸ್ ಸೂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಲಿಬ್ರೆ ಆಫೀಸ್ ಬೇಸ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಒಪೆನ್ ಅನ್ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಫೈಲ್ ಒಪ್ಶನ್ ಮೇಲೆ ಕ್ಲಿಕ್ ಮಾಡೋಣ
ರಿಸೆಂಟ್ಲಿ ಯುಸ್ಡ್ ಡ್ರಾಪ್ ಡೌನ್ ಬಾಕ್ಸ್ ನಲ್ಲಿ ನಮ್ಮ ಲೈಬ್ರರಿ ಡಾಟಾ ಬೇಸ್ ನಮಗೆ ಕಾಣಲು ಸಿಗಬೇಕು
ಈಗ ಅದನ್ನು ಆಯ್ಕೆ ಮಾಡಿ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಒಂದು ವೇಳೆ ಲಿಬ್ರೆ ಆಫೀಸ್ ಬೇಸ್ ಈಗಾಗಲೇ ಓಪನ್ ಆಗಿದ್ದರೆ ಆಗ ನಾವು ಲೈಬ್ರರಿ ಡಾಟಾ ಬೇಸ್ ಫೈಲ್ libraryಒಡಿಬಿ ವನ್ನು ಮೇಲಿರುವ ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡುವ ಮೂಲಕ ಓಪನ್ ಮಾಡಬಹುದು
ಪರ್ಯಾಯವಾಗಿ ಕ್ಲಿಕ್ ಮಾಡಿ ಫೈಲ್ ಮೆನುವಿನ ರೀಸೇಂಟ್ ಡಾಕ್ಯುಮೆಂಟ್ಸ್ ಮತ್ತು libraryಒಡಿಬಿ ಆಯ್ಕೆಮಾಡಿ
ನಾವೀಗ ಲೈಬ್ರರಿ ಡಾಟಾ ಬೇಸ್ ನಲ್ಲಿದ್ದೇವೆ
ಎಡ ಪ್ಯಾನೆಲ್ ನ ಡಾಟಾ ಬೇಸ್ ಲಿಸ್ಟ್ ನಲ್ಲಿರುವ ಫಾರ್ಮ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ
ಹೊಸ ಫಾರಂ ಕ್ರಿಯೇಟ್ ಮಾಡಲು 2 ವಿಧಾನವಿರುವುದನ್ನು ಗಮನಿಸಿ ಕ್ರಿಯೇಟ್ ಫಾರ್ಮ್ ಇನ್ ಡಿಸೈನ್ ವ್ಯೂ ಮತ್ತು ಯುಸ್ ವಿಜಾರ್ಡ್ ಟು ಕ್ರಿಯೇಟ್ ಫಾರ್ಮ್ ಎರಡನೇ ಒಪ್ಶನ್ ಮೇಲೆ ಕ್ಲಿಕ್ ಮಾಡೋಣ ಯುಸ್ ವಿಜಾರ್ಡ್ ಟು ಕ್ರಿಯೇಟ್ ಫಾರ್ಮ್ ಲಿಬ್ರೆ ಆಫೀಸ್ ರೈಟರ್ ವಿಂಡೋವಿಗೆ ಹೋಲುವ ಇನ್ನೊಂದು ಹೊಸ ವಿಂಡೋ ಕಾಣುವಿರಿ
ಅದರ ಮೇಲೆ ಫಾರ್ಮ್ Wizardಎನ್ನುವ ಒಂದು ಪಾಪ್ ಅಪ್ ವಿಂಡೋ ಕಾಣುತ್ತದೆ
ಬುಕ್ಸ್ ಟೇಬಲ್ ಆಧಾರದ ಮೇಲೆ ನಾವು ವಿಜಾರ್ಡ್ ನ ಬಳಸಿ ನಮ್ಮ ಮೊದಲ ಫಾರ್ಮ್ ಕ್ರಿಯೇಟ್ ಮಾಡೋಣ
ಎಡ ಭಾಗದಲ್ಲಿ ನಾವು ಅನುಸರಿಸಬೇಕಾದ 8 ಸ್ಟೆಪ್ ಗಳಿರುವುದನ್ನು ಗಮನಿಸಿ
ನಾವು ಮೊದಲ ಸ್ಟೆಪ್ ಆದ ಫೀಲ್ಡ್ ಸೆಲೆಕ್ಷನ್ ನಲ್ಲಿದ್ದೇವೆ
ಮತ್ತು ಬಲ ಭಾಗದಲ್ಲಿರುವ 0TablesBooks ಚೂಸ್ ಮಾಡೋಣ
ಇಲ್ಲಿರುವ ಡ್ರಾಪ್ ಡೌನ್ ನಲ್ಲಿ ಟೇಬಲ್ಸ್ ಒರ್ ಕ್ವೆರೀಸ್ ಎಂದಿರುತ್ತದೆ
ಇದರ ಕೆಳಗೆ ಎಡ ಭಾಗದಲ್ಲಿ ನಾವು ಲಭ್ಯವಿರುವ ಫೀಲ್ಡ್ ಗಳ ಲಿಸ್ಟ್ ನೋಡಬಹುದು
ನಮ್ಮ ಬಲ ಭಾಗದಲ್ಲಿ ನಾವು ಫಾರ್ಮ್ ನಲ್ಲಿರುವ ಫೀಲ್ಡ್ ನೋಡುತ್ತೇವೆ
ನಮಗೆ ಫಾರ್ಮ್ ನಲ್ಲಿ ಬೇಕಾಗಿರುವ ಫೀಲ್ಡ್ ಗಳನ್ನಷ್ಟೇ ನಾವು ಮೂವ್ ಮಾಡಬೇಕು
ಸಧ್ಯಕ್ಕೆ ನಾವು ಡಬಲ್ ಏರೋ ಮಾರ್ಕ್ ಚಿಹ್ನೆ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಗಮನಿಸಿ ನಾವು ಎಲ್ಲ ಫೀಲ್ಡ್ ಗಳನ್ನು ಎಡ ದಿಂದ ಬಲಕ್ಕೆ ಸರಿಸಿದ್ದೇವೆ
ನಾವು ಬುಕ್ ಐಡಿ ಫೀಲ್ಡ್ ನಲ್ಲಿ ಸಂಖ್ಯೆಗಳು ಆಟೋ ಜೆನರೇಟ್ ಆಗುವಂತೆ ಸೆಟ್ ಮಾಡಿರುವುದರಿಂದ ನಮಗೆ ಫಾರ್ಮ್ ನಲ್ಲಿ ಅದರ ಅಗತ್ಯವಿಲ್ಲ
000446 000445 ಸೋ ಲೆಟ್ ಉಸ್ ಮೂವ್ ಥಿಸ್ ಫೀಲ್ಡ್ ಬ್ಯಾಕ್ ಟಿಒ ಥೆ ಲೆಫ್ಟ್ ಹಾಂಡ್ ಸೈಡ್
ಹಾಗಾಗಿ ನಾವು ಈ ಫೀಲ್ಡ್ ಅನ್ನು ಎಡ ಭಾಗಕ್ಕೆ ಮತ್ತೆ ಸರಿಸೋಣ
ಬಲ ಭಾಗದಲ್ಲಿರುವ ಬುಕ್ಸ್ ಐಡಿ ಮೇಲೆ ಕ್ಲಿಕ್ ಮಾಡಿ ಹಾಗು ಲೆಸ್ ಥಾನ್ ಚಿಹ್ನೆ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ
ಓಕೆ ಈಗ ಕೆಳಗೆ ಇರುವ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ಸ್ಟೆಪ್ ಗೆ ಹೋಗೋಣ
ಸ್ಟೆಪ್ 2 ನಾವು ಒಂದು ಸರಳ ಫಾರ್ಮ್ ನನ್ನು ಕ್ರಿಯೇಟ್ ಮಾಡುತ್ತಿರುವುದರಿಂದ ಸಧ್ಯಕ್ಕೆ ಈ ಸ್ಟೆಪ್ ನನ್ನು ಸ್ಕಿಪ್ ಮಾಡೋಣ ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನಾವೀಗ ಸ್ಟೆಪ್ 5 ನಲ್ಲಿದ್ದೇವೆ
ಅರೇಜ್ ಕಂಟ್ರೋಲ್ಸ್ ಹಾಗೆಯೇ ಗಮನಿಸಿ ಬ್ಯಾಕ್ ಗ್ರೌಂಡ್ ವಿಂಡೋ ನಲ್ಲಿ ಬುಕ್ಸ್ ಟೇಬಲ್ ಓರೆಂಜೆ ಬಣ್ಣದ ಬ್ಯಾಕ್ ಗ್ರೌಂಡ್ ನಲ್ಲಿರುತ್ತದೆ
ಅರೇಂಜ್ಮೆಂಟ್ ಒಎಫ್ ಥೆ ಮೈನ್ ಫಾರ್ಮ್ ಎನ್ನುವ ಲೇಬಲ್ ನಡಿಯಲ್ಲಿರುವ 4 ಐಕಾನ್ ಗಳ ಮೇಲೆ ಕ್ಲಿಕ್ ಮಾಡಿ
ನಾವು ಕ್ಲಿಕ್ ಮಾಡುತ್ತಿರುವ ಹಾಗೆ ಬ್ಯಾಕ್ ಗ್ರೌಂಡ್ ವಿಂಡೋ ಅರೇಂಜ್ಮೆಂಟ್ ಲೇಬಲ್ ಗಳ ಮತ್ತು ಟೈಟಲ್ ಆಥರ್ ಇತರೆ ಗಳಿರುವ ಟೆಕ್ಸ್ಟ್ ಬಾಕ್ಸ್ ಬದಲಾಗುವುದನ್ನು ನೋಡುವೆವು
ನಾವು ಮೊದಲು ಇರುವ ಅರೇಂಜ್ಮೆಂಟ್ ಕಾಲಮ್ನಾರ್ - ಲೇಬಲ್ಸ್ ಲೆಫ್ಟ್ ನ ಮೊದಲ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ
ಇಲ್ಲಿ ಒಂದು ನಮೂನೆಯ ಪೇಪರ್ ಫಾರ್ಮ್ ನ ಹಾಗೆ ಲೇಬಲ್ ಗಳು ಎಡ ಭಾಗದಲ್ಲಿಯೂ ಹಾಗು ಟೆಕ್ಸ್ಟ್ ಬಾಕ್ಸ್ ಗಳು ಬಲ ಭಾಗದಲ್ಲಿಯೂ ಇರುತ್ತದೆ
ಮುಂದುವರೆಯಲು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನಾವೀಗ ಸೆಟ್ ಡಾಟಾ Entryಎನ್ನುವ 6ನೇ ಸ್ಟೆಪ್ ನಲ್ಲಿದ್ದೇವೆ
ಸಧ್ಯಕ್ಕೆ ಈ ಸ್ಟೆಪ್ ನನ್ನು ಸ್ಕಿಪ್ ಮಾಡೋಣ ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಸ್ಟೆಪ್ 7
ಅಪ್ಲೈ ಸ್ಟೈಲ್ಸ್
ನಾವು ಲಿಸ್ಟ್ ಬಾಕ್ಸ್ ನಲ್ಲಿರುವ ಪ್ರತಿಯೊಂದು ಬಣ್ಣದ ಮೇಲೆ ಕ್ಲಿಕ್ ಮಾಡುತ್ತಿದ್ದ ಹಾಗೆ ನಮ್ಮ ವಿಂಡೋ ನ ಬ್ಯಾಕ್ ಗ್ರೌಂಡ್ ಬಣ್ಣ ಬದಲಾಗುವುದನ್ನು ಗಮನಿಸಿ
ಐಸಿಇ ಬ್ಲೂ ವನ್ನು ಕ್ಲಿಕ್ ಮಾಡುವ ಮೂಲಕ ಆಯ್ಕೆ ಮಾಡೋಣ
ಈಗ ನಾವು ಕೊನೆಯ ಸ್ಟೆಪ್ ಗೆ ಹೋಗೋಣ
ಸ್ಟೆಪ್ 8
ನಮ್ಮ ಫಾರ್ಮ್ ಗೆ ಒಂದು ಹೆಸರು ಕೊಡೋಣ
ನಮ್ಮ ಸ್ವಂತ ನೇಮಿಂಗ್ ಕನ್ವೆನ್ಷನ್ಸ್ ಅನ್ನು ನಾವು ಅನುಸರಿಸಬಹುದು
ಆದರೆ ಸಧ್ಯಕ್ಕೆ ನಾವು ನೇಮ್ ಒಎಫ್ ಥೆ ಫಾರ್ಮ್ ಲೇಬಲ್ ಅಡಿಯಲ್ಲಿ ಇರುವ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಬುಕ್ಸ್ ಡಾಟಾ ಎಂಟ್ರಿ ಫಾರ್ಮ್ ಎನ್ನುವ ಒಂದು ಡಿಸ್ಕ್ರಿಪ್ಟಿವ್ ಹೆಸರನ್ನು ಕೊಡೋಣ
ಈಗ ನಾವು ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ ಮೇಲೆ ಹೇಗೆ ಮುಂದುವರೆಯುವುದು
ನಾವು ವರ್ಕ್ ವಿತ್ ಥೆ ಫಾರ್ಮ್ ಮೊದಲು ಮಾಡೋಣ
ಇದರ ಅರ್ಥ ನಾವು ಡಾಟಾ ಎಂಟ್ರಿ ಗೆ ಫಾರ್ಮ್ ಅನ್ನು ಬಳಸಲು ಪ್ರಾರಂಭಿಸೋಣ
ಫಾರ್ಮ್ ಡಿಸೈನ್ ಅನ್ನು ಬದಲಿಸಲು ನಾವು ಮಾಡಿಫೈ ಥೆ ಫಾರ್ಮ್ ಅನ್ನು ಆಯ್ಕೆ ಮಾಡೋಣ
ಇದನ್ನು ನಂತರ ನೋಡೋಣ
000737 000710 ಈಗ ಸಧ್ಯಕ್ಕೆ ನಾವು ಇದನ್ನು ಮುಗಿಸೋಣ
ಹಾಗಾಗಿ ಕೆಳಗಡೆ ಇರುವ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನಾವು ಈಗ ನಮ್ಮ ಮೊದಲ ಸರಳ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ
ವಿಂಡೋ ಟೈಟಲ್ ಮೇಲೆ ಇದು ಬುಕ್ಸ್ ಡಾಟಾ ಎಂಟ್ರಿ ಫಾರ್ಮ್ ಎಂದು ಇರುತ್ತದೆ
ಟೆಕ್ಸ್ಟ್ ಬಾಕ್ಸ್ ನ ತುಂಬಾ AnautobiographyJawaharlalNehruಇತ್ಯಾದಿವ್ಯಾಲ್ಯು ಗಳಿರುವುದನ್ನು ಗಮನಿಸಿ
ಈ ವ್ಯಾಲ್ಯುಗಳು ಎಲ್ಲಿಂದ ಬಂದವು
ಬೇಸ್ ಟ್ಯುಟೊರಿಯಲ್ ನ ಹಿಂದಿನ ಭಾಗದಲ್ಲಿ ನಾವು ಬುಕ್ಸ್ ಟೇಬಲ್ ನಡಿಯಲ್ಲಿ ಈ ವ್ಯಾಲ್ಯುಗಳನ್ನು ನೇರವಾಗಿ ಟೈಪ್ ಮಾಡಿದ್ದೇವೆ
ಈಗ ಈ ಫಾರ್ಮ್ ಡಾಟಾ ಎಂಟ್ರಿ ಮಾಡಲು ತಯಾರಿದೆ
000822 000821 ಲೆಟ್ ಉಸ್ ಕ್ಲಿಕ್ ಒನ್ ಥೆ tab ಕೀಸ್ ಟಿಒ ಗೋ ಥ್ರೌಗ್ ಇಚ್ ವ್ಯಾಲ್ಯೂ
ಪ್ರತಿಯೊಂದು ವ್ಯಾಲ್ಯು ಮುಖಾಂತರ ಹೋಗಲು ನಾವು ಟ್ಯಾಬ್ ಕೀ ಗಳನ್ನು ಕ್ಲಿಕ್ ಮಾಡೋಣ
ಗಮನಿಸಿ ಫಾರ್ಮ್ ಎರಡನೇ ಪುಸ್ತಕದ ಮಾಹಿತಿಯನ್ನು ಕೊಡುತ್ತಿದೆ
ಮತ್ತು ಅದರ ಟೈಟಲ್ ಈಗ ಕಾಂಕ್ವೆಸ್ಟ್ ಒಎಫ್ ಸೆಲ್ಫ್
ನಾವೀಗ ಪ್ರತಿಯೊಂದು ಪುಸ್ತಕದ ಮಾಹಿತಿಗೆ ಹೋಗಬಹುದು ಇದನ್ನು ರೆಕಾರ್ಡ್ ಅನ್ನುವರು
ಕೆಳಗಡೆ ಇರುವ ಫಾರ್ಮ್ಸ್ ನೇವಿಗೇಷನ್ ಟೂಲ್ಬಾರ್ ನಲ್ಲಿ ಬಲಕ್ಕೆ ಪಾಯಿಂಟ್ ಆಗಿರುವ ಕಪ್ಪು ಟ್ರೈ ಯಂಗಲ್ ಮೇಲೆ ಕ್ಲಿಕ್ ಮಾಡುವ ಮೂಲಕ
ಗಮನಿಸಿ ರೆಕಾರ್ಡ್ ನಂಬರ್ 3 ಒಎಫ್ 5 ಇಲ್ಲಿ ಡಿಸ್ ಪ್ಲೇ ಆಗಿದೆ
ನಾವು ಕರ್ಸರ್ ಅನ್ನು ಬ್ಲಾಕ್ ಏರೋ ಐಕಾನ್ ಗಳ ಮೇಲೆ ಪಾಯಿಂಟ್ ಮಾಡಿದಾಗ ಬೇಸ್ ಟೂಲ್ ಟಿಪ್ ಗಳನ್ನು ತೋರಿಸುತ್ತದೆ
ಫಸ್ಟ್ ರೆಕಾರ್ಡ್ ಪ್ರಿವಿಯಸ್ ರೆಕಾರ್ಡ್ ನೆಕ್ಸ್ಟ್ ರೆಕಾರ್ಡ್ ಮತ್ತು ಲಾಸ್ಟ್ ರೆಕಾರ್ಡ್
ರೆಕಾರ್ಡ್ ಗಳ ಮೂಲಕ ಟ್ರಾವರ್ಸ್ ಮಾಡಲು ಕೂಡ ಇವುಗಳನ್ನು ಬಳಸಬಹುದು
ಇದು ನಮ್ಮನ್ನು ಲಿಬ್ರೆ ಆಫೀಸ್ ಬೇಸ್ ನ ಸರಳ ಫಾರ್ಮ್ ಗಳ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ತರುತ್ತದೆ
ನಾವು ಕಲಿತದ್ದನ್ನು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಫಾರ್ಮ್ ಎಂದರೇನು
ವಿಜಾರ್ಡ್ ಅನ್ನು ಬಳಸಿ ಫಾರ್ಮ್ ಕ್ರಿಯೇಟ್ ಮಾಡುವುದು ಹೇಗೆ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ
ನ್ಯಾಷನಲ್ಮಿಶನ್ ಆನ್ ಎಜುಕೇಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ದ ಸಹಕಾರದೊಂದಿಗೆ ನಡೆಸಲಾಗುತ್ತಿದೆ ಈ ಪ್ರಾಜೆಕ್ಟ್ ಅನ್ನು ಏರ್ಪಡಿಸಿದವರು httpspoken tutorialorg
ಹೆಚ್ಚಿನ ಮಾಹಿತಿ ಈ ಕೆಳಕಂಡ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ
httpspoken tutorialorgNMEICT Intro
ಈ ಸ್ಕ್ರಿಪ್ಟ್ ಅನ್ನು ಸಾದರಪಡಿಸಿದವರು ಪ್ರಿಯ ಸುರೇಶ ದೇಸಿ ಕ್ರೆವ್ ಸೊಲ್ಯುಶನ್
ಹಾಗು ಧ್ವನಿ ದೇಸಿ ಕ್ರೆವ್ ಸೊಲ್ಯುಶನ್ಸ ವತಿಯಿಂದ ವಿದಾಯ ಹೇಳುತ್ತೇನೆ
ಸೇರಿದಕ್ಕೆ ಧನ್ಯವಾದಗಳು